ಯಾವುದಾರು ರಿಪೇರಿ ಶಾಪಿಗೆ ಬಂದು ರಿಪೇರಿ ಮಾಡಿಸ್ಕೊತಾರೆ.

ಆ ಜನ ಎಲ್ಲ ಮೀಯ್ತಾ ಇದ್ದಾರೆ ಅವರವರ ಕೆಲಸ ಮಾಡ್ತಿದ್ದಾರೆ.

ಆ ನಿರ್ದಿಷ್ಟವಾದ ಅಂತ ಅಂತರವನ್ನು ಕಾಯ್ದು ಕೊಳ್ಳಬೇಕು ಅದಕ್ಕೆ ಹಾಗೆ ಮಾಡಿರ್ --

ಅವರಿಗೆ ನಿರ್ದಿಷ್ಟವಾದ ಪ್ರೈಜ್ಗಳನ್ನು ಕೊಡ್ಬಹುದು.

ಮೇ ಬಿ ವರ್ಕ್ ಮಾಡ್ತಾ ಇದಾರೆ ಅನ್ಸುತ್ತೆ ಸಂಜೆ ಟೈಮ್ ಲಿ.

ಇದು ಯಾವುದೊ ಒಂದು ಚರ್ಚ್ ಸೆಂಟ್ ಅಲೋಸಿಯಸ್ --

ಇದು ಮಕ್ಕಳ ಪಾರ್ಕ್ ಇಲ್ಲಿ ಮಕ್ಕಳು ಆಟ ಆಡ್ತಾರೆ.

ಎಲ್ಲ ಚೆನ್ನಾಗಿದೆ ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ.

ಇಲ್ಲಿ ಎಲ್ಲ ತರದ ವೆಜ್ ವೆಜ್ ಮಾತ್ರ ಸಿಗುತ್ತೆ ನೋನ್ ವೆಜ್ ಸಿಗಲ್ಲ ಇಲ್ಲಿ.